ಇಲ್ಲಿ ಒಬ್ಬ ವ್ಯಕ್ತಿಯು ಚೇರ್ ಮೇಲೆ ಕುಳಿತುಕೊಂಡಿದ್ದಾನೇ.

ರಾಯಲ್ ಪೆಟ್ ವರ್ಲ್ಡ್ ಎಂಬ ಹೆಸರು ಕಾಣುತ್ತಿದೆ.

ಇಲ್ಲಿ ಬಾಚಣಿಗೆ ಮತ್ತು ಸ್ಪ್ರೇ ಬಾಟಲ್ ಕಾಣುತ್ತಿದೆ.

ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇದು ಒಂದು ಜ್ಯೂಸ್ ಶಾಪ್ ಆಗಿದೆ.

ಬೋರ್ಡ್ ನ ಹೆಸರು ಚೋಳಾಸ ಫ್ರೆಶ್ ಜ್ಯೂಸ ಎಂಬ ಹೆಸರು ಕಾಣುತ್ತಿದೆ.